ಸೊ ಇಲ್ಲಿ ನೋಡಬೋದು ಯಾವುದೊ ಒಂದು ಶುಭ ಸಮಾರಂಭ ಯಾವ್ದೋ ನಡಿತಾ ಇದೆ.

ಒಂದು ದೊಡ್ಡ ಮನೆ ಅಥವಾ ಮಂಟಪದ ರೀತಿಯಲ್ಲಿ ಕಾಣಿಸುತ್ತದೆ .

ಇದು ರಾಮಕೃಷ್ಣ ವಿದ್ಯಾ ಶಾಲಾ ಇದು ರಾಮಕೃಷ್ಣ ವಿದ್ಯಾ ಶಾಲಾ ಅಂತನೇ ನೆನ್ಪಿಗ್ ಬರೋದು ನಮ್ಗೆ .

ಪಕ್ಕದಲ್ಲಿ ಕುಳಿತುಕೊಳ್ಳಲು ಸೇತುವೆ ಇದವೆ ಮತ್ತೆ ಲೈಟ್ ಕಂಬ ಸುತ್ತಲು ತೆಂಗಿನ ಮರಗಳು ಹಾಗು ಹಸಿರಿನಿಂದ ಕೂಡಿರುವ ಗಿಡಗಳೆಲ್ಲಾ ಕಾಣಿಸುತ್ತಿದೆ.

ಇದಾಗಿದೆ ಇದುನ್ನ ನೋಡಿದರೆ ನಮಗೆ ತುಂಬಾ ಇಷ್ಟವಾ --

ಇದು ಒಂದು ಮ್ಯೂಸಿಕರಿಗೆ ಬೇಕಾಗುವಂತಹ ತುಂಬಾನೆ ಮುಖ್ಯವಾದಂತಹ ವಸ್ತು ಅಂತನೆ ಹೇಳಬಹುದು ಗಿಟಾರು ಮತ್ತೆ ಮ್ಯೂಸಿಯಂ ಅಂದ್ರೆ ಇದಿಲ್ಲದೆ ಮ್ಯೂಸಿಕ್ ಕಂಪೋಸ್ ಮಾಡೋದಕ್ಕೆ ಬರಲ್ಲಾ ಗೊತ್ತಾಗುದಿಲ್ಲಾ.

ಇದು ಬೆಡ್ ರೂಮ್ ಕಾಣಸುತ್ತಿದೆ ಅಹ್ ಬೆಡ್ ಆಗಿ ದೊಡ್ಡ ಬೆಡ್ ಇದೆ ಯಾರೆಡು ಪಿಲ್ಲೋ ಇದೆ ಒಂದ ಬ್ಲಾಂಕೆಟ್ ಇದೆ ಹಾಗು ರೆಡ್ ಕಲರ್ ಚೇರ್ ಇದೆ ವಿಂಡೋ ದೋಡದಗೇರುವ ಸ್ಕ್ರೀನ್ಸ್ --.

ಇದು ತುಂಬಾ ವಿಶಾಲವಾದ ಗ್ರೌಂಡ್ ಇದಾಗಿದೆ ಇಲ್ಲಿ ಕುಳಿತುಕೊಂಡು ಊಟ ಮಾಡಬಹುದು ಹಾಗೆ ಫೋಟೋ ತೋಕೋಳಿಕೆಲ್ಲಾ ಚನ್ನಾಗಿದೆ ಪಕ್ಕದಲ್ಲಿ ಉಹ್ --

ಇದು ಅದು ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಮುಂದೆ ಈ ತರ ಪಾರ್ಕ್ ಮಾಡಿರುತ್ತಾರೆ ಇದು ತುಂಬಾ ಆಕರ್ಷಣೆಯವಾಗಿದೆ ಫುಲ್ಲು ಗ್ರೀನ್ ಕಲರ ಲ್ಲಿ ಇದೆ.

ಇ ಸ್ಟೇಜ್ ಮೇಲೆ ಹುಡುಗಿ ಒಬ್ಬಳು ಇ ಸ್ಟೇಜ್ ಮೇಲೆ ಹುಡುಗಿ ಒಬ್ಬಳು ಶೂ ಅಕೊಂಡು ಲಂಗ ಬ್ಲೌಸ್ ಅಕೊಂಡು ಡ್ಯಾನ್ಸ್ ಮಾಡುತ್ತಿದ್ದಾಳೆ ಅಹ್ ಸ್ಟೇಜ್ ಮಾತ್ರ ಚನ್ನಾಗಿದೆ ಅಹ್ ಮಿಂಚ್ ಎಲ್ಲಾ ಸುರ್ದಿದವೇ.

ಇದು ಐಸ್ ಕ್ರೀಮ್ ಐಸ್ ಕ್ರೀಮ್ ಅದರ ಮೇಲ್ಗಡೆ ಎಲ್ಲಾ ಹಣ್ಣನ್ನೆಲ್ಲಾ ಹಾಕಿರುತ್ತಾರೆ. ಪಿಂಕ್ ಎಲ್ಲೋ ಅಂಡ್ ವೈಟ್ ಕಲರ್ ಐಸ್ ಕ್ರೀಮ್ ಸ್ಫೋನ್ ಎಲ್ಲಾ ಇಟ್ಟಿರುತ್ತಾರೆ. ಗ್ಲಾಸ್ ಬೌಲ್ ಅಲ್ಲಿ ಇದನ್ನ ಹಾಕಿರು--

ಹೂ ಟಗರುಗಳು ಅಂತಾನೆ ಹೇಳ್ಬೋದು ಇದುಕ್ಕೆ ತುಂಬಾನೇ ಡಿಮ್ಯಾಂಡ್ ಇದೆ ಒರ್ಗಡೆ ಆಚೆ ಎಲ್ಲ ತಿನ್ನತಾರೆ --

ಇದು ಏರ್ಪೋರ್ಟ್ ಆಗಿದೆ. ಇಂಡಿಯನ್ ಏರ್ಪೋರ್ಟ್ ಇಂಡಿಕೇಟರ್ ಪ್ಯಾಸೆಂಜರ್ಸ್ ಬರುತ್ತಿದ್ದಾರೆ.

ಯಾವ್ದೋ ಫಂಕ್ಷನ್ ನಡಿತಿದೆ ಇಲ್ಲಿ ಯಾರೂ ಫಂಕ್ಷನ್ ಮುಗುತಕ್ಷಣ ಊಟ ಮಾಡುತ್ತಿರುವ ದೃಶ್ಯವನ್ನು ನಾವು ಕಾಣಬಹುದಾಗಿದೆ ಚೇರ್ ಮೇಲೆ ಕೂತ್ಕೊಂಡು ಎಲ್ಲ ಸಹ ಪ್ಲಾಸ್ಟಿಕ್ ಪ್ಲೇಟ್ ನಲ್ಲಿ ಊಟ ಮಾಡುತ್ತಿದ್ದಾರೆ.

ದೊಡ್ಡದು ವಿಜ್ಞಾನ ಬುಕ್ ಸೆಂಟರ್ ಸ್ಟೇಷನರಿ ಅಂದ್ರೆ ಎಲ್ಲ ತರ ಬುಕ್ ಇಲ್ಲಿ ಲಭ್ಯವಾಗುತ್ತದೆ --

ಭರತನಾಟ್ಯ ಆಡಿದಂತಹ ಹೆಣ್ಣು ಮಕ್ಕಳಿಗೆ ಪ್ರಶಸ್ತಿ ಬಂದಿದ್ದೆ ಅನಿಸುತ್ತೆ. ಸೊ ಎಲ್ಲರೂ ಸೇರ್ಕೊಂಡು ಪ್ರಶಸ್ತಿ ಜೊತೆಗೆ ಒಂದು ಫೋಟೋವನ್ನು ಕ್ಲಿಕ್ ಮಾಡಿಸಿಕೊಳ್ಳುತ್ತಿರುವ ದೃಶ್ಯವನ್ನು ಬಿಟ್ಟಿದ್ದಾರೆ.

ಇದು ಏರ್ಪೋರ್ಟ್ ಅಲ್ಲಿ ಏರೊಲೈನ್ ಬರುವಂತಹ ದೃಶ್ಯ. ತುಂಬಾ ದೊಡ್ಡಾಗಿದೆ ಏರೊಲೈನ್ ವೈಟ್ ಕಲರ್ ಕೆಳಗಡೆ ನೆಲ ಕೂಡಿದೆ.

ಯಾವುದೋ ಒಂದು ಮ್ಯಾರೇಜ್ ನಡಿತಾ ಇದೆ ಅನ್ಸುತ್ತೆ ಅದಕ್ಕಾಗಿ ತುಂಬಾ ನೀಟಾಗಿ ಡೆಕೋರೇಷನ್ ಮಾಡ್ತಾಇದ್ದಾರೆ ಹಾಗೂ ಮೆಟ್ಟಲಿಗೆ ಮೇಲೆಲ್ಲಾ ಆ ಹೆಂಗ್ಸು ಕಸ ಗುಡಿಸುತ್ತಾ ಇದ್ದಾರೆ --

ದೇವರಿಗೆ ಇಡುವಂತ ಹೂವಗಳು. ಹೂವಿನಹಾರ ದೊಡ್ಡ ದೊಡ್ಡ ಆಹ್ ಫ್ರೆಶ್ ಆಗಿ ಕಾಣ್ತಾ ಇದೆ ಕಲ್ ಕಲರ್ಸ್ ಹೂನ್ ಹಾರ ತುಳುಸಿ ಹಾರ ಹಣ್ಣುಗಳಾಗಿರಬಹುದು ಎಲ್ಲಾ ಫ್ರೇಶ್ ಆಗಿ ಇದ್ದಾವೆ.